ಒಂದು ಚಿತ್ರದಲ್ಲಿ ನಾವು ಒಂದು ಬಸ್ಸನ್ನ ಕಾಣಬಹುದು ಈ ಬಸ್ ಮೇಲೆ ಏರ್ ಟು ರೈಲ್ ಅಂತ ಒಂದು ದೃಶ್ಯವನ್ನು ಚಿತ್ರವನ್ನು ಬರ್ದು ಹಾಕಿದ್ದಾರೆ.

ಮತ್ತೆ ಈ ಒಂದು ಕಂಡಕ್ಟರ್ ಸಹ ನಾವು ಈ ಒಂದು ದೃಶ್ಯದಲ್ಲಿ ಕಾಣಬಹುದು.

ಸಹ ಕಾಣಬಹುದು ವಾಹನಗಳು ಮೇಲ್ಗಡೆ ಇಂದಗು ಚಲಿಸಬಹುದು ಕೆಲ್ಗಡೆ ಇಂದನು ಕೂಡ ಚಲಿಸಬಹುದು.

ಇಲ್ಲಿ ಒಬ್ಬ ಹೆಂಗ್ಸು ಒಂದು ನೃ ನೃತ್ಯ ಮಾಡುತ್ತಿರುವಂತಹ ಒಂದು ದೃಶ್ಯವನ್ನ ನಾವು ನೋಡಬಹುದು.

ಅದ್ರ ಪಕ್ಕ ಬಸ್ ಸ್ಟಾಂಡ್ ಕೂಡ ನಾವು ಕಾಣಬಹುದು ಈ ಒಂದು ರೋಡಲ್ಲಿ ದ್ವಿಚಕ್ರ ವಾಹನ ತ್ರಿ ಚಕ್ರ ವಾಹನ ಎಲ್ಲಾ ಓಡಾಡಬಹುದು.

ಇಕಡೆ ಇಂದ ಆಕಡೆ ಒಂದು ಓಡಾಡಕ್ಕೆ ಒಂದು ವ್ಯವಸ್ಥೆ ಯನ್ನ ಮಾಡಲಾಗಿದೆ ಒಂದು ಕೆರೆಯ ಮೇಲೆ.

ಈ ಒಂದು ಚಿತ್ರದಲ್ಲಿ ನಾವು ಕಡೂರ್ ವೈಶ್ಯ ಬ್ಯಾಂಕ್ ಬೆಳಗಾವಿ ಶಾಖೆ ಎನ್ನೊ ಒಂದು ಚಿತ್ರವನ್ನು ನೋಡಬಹುದು. ಇಲ್ಲಿ ಒಂದು ಹಸಿರು ಮತ್ ಹಸಿರರಲ್ಲಿ ಬೋರ್ಡ್ ಕೂಡ ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ನಾವು ಕೆನರಾ ಬ್ಯಾಂಕ್ ಅನ್ನು ನೋಡಬಹುದು ಇಲ್ಲಿ ಜನ ಬಂದು ನಿಲ್ತಹಿದರೆ--

ಖಾರ ಸಹ ಮಾರುತ್ತಿದ್ದಾರೆ ಮತ್ತೆ ವಿವಿಧ ಜನರು ಇಲ್ಲಿ ಎಲ್ಲ ಒಂದು ಹಣ್ಣು ಹಂಪಲ ತರಕರಿ ಕರೀದ್ ಮಾಡಲು ಬಂದಿದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಅಂಗಡಿ ಸಂದಿಯನ್ನಕಾಣಾಬಹುದು ವಿವಿಧ ರೀತಿಯ ಅಂಗಡಿ ಇದೆ ನೀರೆನ ಬಾಟಲು_

ಈ ಚಿತ್ರದಲ್ಲಿ ನಾವು ಮ್ಯೂಸಿಯಂ ಅನ್ನು ಕಾಣಬಹುದು ಇಲ್ಲಿ ಗ್ಲಾಸ್ ಗಳನ್ನೂ ಇಡಲಾಗಿದೆ ಮತ್ತು ಗಾಜಿನಲ್ಲಿ ಮಾಡಿರುವಂತಹ ವ್ಯಕ್ತಿ--